ಬಲ್ಗರ್ ನಲ್ಲಿ ಇರೋದು ನಮ್ದ್ ಒಂದೇ ಆಟೋ--

ಹ್ಮ್ಮ್ಮ್ ಕ್ಯೂ ಯಲ್ಲಿ ನಿತ್ಕೊಂಡು ಚಲನ ಬರ್ದಿ ಇದೆಲ್ಲ ಮಾಡ್ಬೇಕಿತ್ತು ಈಗ ಹಂಗೇನಿಲ್ಲ ಈಗ್ ನಾ ಎ ಟಿ ಎಮ್ ಅಲ್ಲೇ ದುಡ್ಡ್ ಕಟ್ಟಿ ದುಡ್ಡ್ ತಾಗಿಬಹುದು ಈಗ್ಲೇ.

ಹ್ಮ್ಮ್ಮ್ ಮಿನ ಎಲ್ಲ ಬಿಟ್ಟಿದ್ದಾರೆ ನಾವ್ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಗಾಣ ಹಾಕಿ ಮಿನ್ ಕದಿಯೋಕ್ಕೆ ಹೋಗ್ತಾಇರ್ತಿವಿ.

ನಮ್ ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡ್ ಕಸ ಗೂಡ್ಸಕ್ಕೆ ಬರ್ತಾರೆ ನೋಡಿ ಕಸ ಒಂದ್ ಚೂರು ಹೋಗಲ್ಲ ಕಸ ಎಲ್ಲ ಹಂಗೆ ಇರ್ತವೆ.

ಈ ಕೆಳವರೆಲ್ಲ ಉದಾರಿಸಿಕೊಂಡು ಕೊಂಡು ಹೋಗ್ತಾರೆ ನಮ್ಮೂ ನಾವ್ ಅಂತೂ ತಿನ್ನೋಲ್ಲ.